ತಳಗೆ ರೆಡ್ ಕಲರ್ ಕಾರ್ಪೆಟ್ ಕಾರ್ ಮತ್ತೆ ಫೇಡ ಕಲರ್ ವಾಲ್ ಇದೆ ಮತ್ತು ಬೋಡಿ ಬಿಲ್ದರ್ ಫೋಟೋ --

ಇದು ಒಂದು ಸ್ಟ್ರಕ್ಚರ್ ಆಗಿದೆ ಇಲ್ಲಿ ಬಹಳ ಕಾರುಗಳು ನಿಂತಿದೆ. ಒಂದು ಮನೆ ಇದೆ ಗಿಡ ಇದೆ ಮತ್ತು ಸಣ್ಣಕ್ಕೆ ಒಂದು ಗ್ಲಾಸ್ ಕಾಣತಿದೆ ಕಾರಿಂದ ಮತ್ತು ಬಿಲ್ಡಿಂಗ್ ಮೇಲೆ ಎರಡು ಬೊಡ್ಲ ಹಚ್ಚಿದೆ .

ಇದು ಒಂದು ಸ್ಟ್ಯಾಚು ಇದೆ ಅದೊಂದು ಮೊನ್ನೆಒಂದು ಗುಮಚ ಟೈಪ್ ಸ್ಕ್ಯಾಲ್ಟ್ನರ್ ಗಳ ಸ್ಟ್ಯಾಚು ಕಲರ್ ಕಾಂಪೌಂಡ್ ಇದೆ.

ಇಲ್ಲಿ ಗ್ಲಾಸ್ ಇದೆ ಗ್ಲಾಸ್ ನಲ್ಲಿ ಚಮಚ ಚಾಕು ಇಡಲಾಗಿದೆ ತಲಗೆ ಮತ್ತೊಂದು ಗ್ಲಾಸ್ ಇದೆ ಅದರೊಳಗೆ ಬುತ್ತಿಗಳಿವೆ .

ಇದು ಒಂದು ಕಲ್ಲಿನ ಮಾನ್ಯುಮೆಂಟ್ ಇದು ಬಹಳ ಹಳೆಯ ಮಾನ್ಯೂಮೆಂಟ್ ಆಗಿದೆ. ರಾಜಗಳು ಕಟ್ಟಿರೋ ಟೈಮನ ಇದೇ ಇದೊಂದು ಚಲೋ ಆಗಿದೆ

ಉಮ್ ಮಾಲ್ ಆಗಿದೆ. ಇಲ್ಲಿ ಜ್ಯೂವೆಲರಿ ಥಿಂಗ್ಸ್ ಇಡಲಾಗಿದೆ ಮತ್ತು ಅಹ್ ಅರಬಿ ಹಾಕ್ ಸಣ್ಣ ಮಕ್ಕಳು ಹಾಕುವ ಅರಬಿಗಳಿವೆ ಮತ್ತು ಇದು ವೈಟ್ ಕಲರ್ ಸೀಲಿಂಗ್ ಮತ್ತು ಟೈಲ್ಸ್ ವೈಟ್ ಕಲರ್ ಇದೆ ಮತ್ತು ಲೈಟ್ಸಗಳು ಇಡಲಾಗಿದೆ.